Three days ಗೆ ಮೂರ್ ಸಾಕು.

ಹೊ ಅದಕ್ಕೆ .

ಅಡ್ಗೆ ಏನ್ special ನಿಮ್ ಕಡೆ ನಿಮ್ ಕಡೆ ಏನ್ special ಆಗ್ ಮಾಡ್ತಾರೆ ತಿಂಡಿ?

ಅನ್ನ ಸಾಂಬಾರು ವಡೆ. nospeech ಕಳ್ದ ಪಲ್ಯ.

ಆ ಆಯ್ತು ಅಶ್ವಿನಿ ಇನ್ನೇನು ಸಮಾಚಾರ ಅದಕ್ಕೆ phone ಮಾಡ್ದೆ ನೀ ಬರಲ್ಲ ಅಂತ ಹೇಳ್ದಲ್ಲ.

ಹ್ಮ್ ಸರಿ ಇನ್ನೇನು ಇಲ್ಲ ಕಣೆ ಸಮಾಚಾರ ಇಲ್ಲೇ ಬಿ ಇಲ್ಲೇ celebrate ಮಾಡ್ತಾರಲ್ಲ so ಹಾಗಾಗಿ ಈ ಸರಿ ನಾನ್ ಬರ್ತಾ ಇಲ್ಲ ಅಷ್ಟೇ. ಹಾ ಸರಿ ಬಿಡು ಆ ಅಶ್ವಿನಿ.

ಹ ಹುಷಾರಿದ್ದೇನೆ ಮತ್ತೆ?

ಹೌದು, ಏನ್ ಗೊತ್ತಾ?

ನಾಳ್ದು January ಒಂದಕ್ಕೆ.

ಅದನ್ನು ಹೇಗೆ celebrate ಮಾಡುದಂತ ಯೋಚನೆ ಮಾಡ್ತಾ ಇದ್ದೆ. ಏ ಅವಳಿಗೆ surprise ಕೊಡುವ ಅವಳಿಗೆ ಸಂತೋಷ ಆಗ್ಬಹುದು ಹೌದು, ಎಂತ ಗೊತ್ತಾ?

ಹ ಪುತ್ತೂರಲ್ಲಿ ಪ್ರಜ್ನಾಶ್ರಮ ಇದೆ ಗೊತ್ತಾ ಈ ದಿವ್ಯಾಂಗ ಚೇತನರೆಲ್ಲ ಇದ್ದಾರೆ ಅಲ್ಲಿ ಮಕ್ಕಳು.

ಕೈ ಸರಿಲ್ಲದವರು ಕಾಲು ಸರಿಲ್ಲ ಆ ತರದ ಆ ತರದ ಮಕ್ಕಳಿದ್ದಾರೆ.

ಅಲ್ಲಿಗೆ ಹೋಗಿ cake cut ಮಾಡುದಾಂತ. ಹ ಆಯ್ತು ಅವಳಿಗೆ ಅದು ಖುಷಿ ತರ್ಬೋದು ಅವಳಿಗೆ ಇಷ್ಟ ಹೌದು. ಹಾಗೆ ಸಹಾಯ ಮಾಡುದೆಲ್ಲ ತುಂಬ ಇಷ್ಟ ಅಲಾ ಅವಳಿಗೆ. ಹ ಹೌದು. ಅವಳಿಗೆ ತುಂಬ ಖುಷಿ ಆಗ್ಬಹುದು ಅವಳಿಗೆ surprise ಕೊಡುವ ನಾವೆಲ್ಲರು. ಹ ಅದೇ ಬೆಳಿಗ್ಗೆ ನಾನು ದೇವಸ್ತಾನಕ್ಕೆ ಕರ್ಕೊಂಡು ಹೋಗ್ತೇನೆ.

ಮತ್ತೆ ಅಲ್ಲಿ ಹ ಅವಳ ಅಕ್ಕ ಬರ್ತೇನೆ ಅಂತ ಹೇಳಿದ್ದಾರೆ. ಅದೂ ಒಂದು surprise ಆಗ್ತದೆ.

ಮತ್ತೆ ಚಿಕ್ಕದಾಗಿ ಅವಳ friends celebration ಅಲ್ಲಿ cake cut ಮಾಡುದಂತ ಹೇಳಿದ್ದಾರೆ.

ಮಧ್ಯಾಹ್ನ ಮೇಲೆ ನಾವು ಪ್ರಜ್ನಾಶ್ರಮಕ್ಕೆ ಹೋಗುವ. ಹ ಆಯ್ತಾ? ನಾನು ಮನೆಯಲ್ಲಿ ಸಿಗ್ತೇನೆ. ಹ ನೀವು ನಿಮ್ಮ friends ಅನ್ನೆಲ್ಲ ಕರ್ಕೊಂಡು ಬನ್ನಿ.

ಮತ್ತೆ ಮತ್ತೆ ಅಲ್ಲಿ ಏನಾದ್ರು ಸಿಹಿತಿಂಡಿ ಬೇರೆ ಏನಾದ್ರು. cake cake ತರ್ತೇನೆ ಬರುವಾಗ. ಹ cake ಅಲ್ಲದೆ ಮತ್ತೆ ಮಕ್ಲಿಗೆ ಮಕ್ಲಿಗೆ ಏನು ಲಡ್ಡು ಆಗ್ಬಹುದಾ chocolates ಆಗ್ಬಹುದಾ? ಲಡ್ಡು ಆಗ್ಬಹುದಂತಲಾ?

ಲಡ್ಡು ಹ ನೀವು ಲಡ್ಡು order ಮಾಡ್ತೀರಾ? ನೀವು order ಮಾಡಿ.

ಹ ಸರಿ cake ನಾನು ತಗೊಂಡ್ ಹೋಗ್ತೇನೆ

ಮತ್ತೆ ಅವರ ಅಕ್ಕಸ ಬರ್ತಾರೆ.

ಅಲ್ಲಿ ಎಷ್ಟು ಇಪ್ಪತ್ತು ಜನ ಯೇನ ಮಕ್ಕಳು ಇದ್ದಾರೆ ಅಷ್ಟೇ ಇರುದು. ಹ ಹಾಗೆ ಆವತ್ತು ನನ್ನ ತಂಗಿಯದ್ದು birthday January ಒಂದಕ್ಕೆ ಬೆಳಿಗ್ಗೆ ಅಲ್ಲಿ wish ಮಾಡಿ ಮದ್ಯಾಹ್ನ ಇಲ್ಲಿಗೆ ಬರ್ತೇನೆ ಪುತ್ತೂರಿಗೆ. ಹ ಸರಿ. ಇಲ್ಲದ್ರೆ ತಂಗಿಯದ್ದು ಒಟ್ಟಿಗೆ ಮಾಡುವ.

ಮಧ್ಯಾಹ್ನ ಮೇಲೆ ಮಾಡುವ ತಂಗಿಗು surprise ಆಗ್ಲಿ.

ಹ ಕರ್ಕೊಂಡು ಬರ್ತೆನ್‌ ಅವಳನ್ನು ಹ ಸರಿ. ಮತ್ತೆ, ಉಡುಗೊರೆ ಏನು ಕೊಡುದು? ಉಡುಗೆ ಅವಳಿಗೆ ಏನು ಇಷ್ಟ ಆಗ್ಬಹುದು? ಬಟ್ಟೆ?

ಹ್ಮ್ ಅವಳಿಗೆ ಬಟ್ಟೆ ಹುಚ್ಚು ಜಾಸ್ತಿ ಅಲಾ. ಹೌದು. ಸೀರೆವಾ?

ಹ ಹೇಳ್ತಿದ್ಲು ಸೀರೆ ಬೇಕುಂತ ಸೀರೆ ತೆಗೆಯುದ? ಆಯ್ತು ಅವಳಿಗೆ ಯಾವ್ದು colour ಇಷ್ಟಾಗ್ಬಹುದು?

ಅವಳಿಗೇ maroon ಇಷ್ಟವಂತಾ. ಹ್ಮ್ ಆಯ್ತು ನೋಡ್ತೇನೆ. ಆ colour ಅಲ್ಲಿ

ಹ. ನಿಮ್ಮ ತಂಗಿಗೆ ಏನು gift ಮಾಡುದು ನೀವು? ಹ ಅವಳಿಗೆ surprise gift birthday cake cutting ಮತ್ತೆ family ಅವರೆನ್ನೆಲ್ಲಾ ಕರೆದು ಸರಿ cake cut ಮಾಡ್ಬೇಕಂತ ಇದ್ದೇವೆ. ಹಾ ಸರಿ. ಆದ್ರೆ ಮಧ್ಯಾಹ್ನ ಮೇಲೆ ತಂಗಿಯನ್ನು ಕರ್ಕೊಂಡು ಬನ್ನಿ.

ಮತ್ತೆ ಅಲ್ಲಿ ಅನಾಥಾಶ್ರಮ ಎಲ್ಲಿ ನಿಮ್ಮದು ಅಲ್ಲಿ ಹೇಳಿ office ಅಲ್ಲಿ ಮಾತಾಡಿ. ಮೊನ್ನೆ ಒಮ್ಮೆ ಹೇಳಿದ್ದೇನೆ ಮಾತಾಡಿ ಅಂತ ಹೇಳಿದ್ದಾರೆ ಹಾಗೆ ಹೋಗುವ ಮುಂಚೆ ಹೇಳ್ಬೇಕಲ್ವ.

ಹ ತಿಂಡಿಯೆಲ್ಲ ಆಯ್ತು ನಿಮ್ದ್ ಆಯ್ತಾ?

ಆಯ್ತು ಮತ್ತೆ ಸಿಗ್ತೇನೆ January ಒಂದಕ್ಕೆ ಮಧ್ಯಾಹ್ನ. ಹ ಸರಿ. ಹ location ನಾನು share ಮಾಡ್ತೇನೆ.

Hai ಸುಲಕ್ಷಣ ನಾನ್ ಚೆನ್ನಾಗಿದೀನಿ, ನೀವ್ ಹೇಗಿದೀರಾ? ಹ ನಾನ್ ಚೆನ್ನಾಗಿದಿನ್ ಕಣೆ. ಊಟ ಎಲ್ಲಾ ಆಯ್ತಾ? ಹಾ ಊಟ ಆಯ್ತು ಈವಾಗ್ ಸಂಜೆ ಆಗ್ತಾ ಇದೆ ಅಲ್ಲ ನಿಮ್ದ್ ಆಯ್ತಾ ಊಟ? ಹ ಊಟಯೆಲ್ಲ ಆಯ್ತು ಈಗ tea ಗು ಸಮಯ ಆಯ್ತು.

ಊಟಕ್ಕೆ ಅಮ್ಮ ಸಾರು ಮತ್ತು ಪಲ್ಯ ಮಾಡಿದ್ರು.

ಆ ನನ್ಗೆ ಅದೆ ಅದೇ ಸಾರು, ಅನ್ನ ಎಲ್ಲಾ ಅದೇ ಇರುದು ನಾನೆ ಮಾಡ್ಕೊಳ್ಳುದಲ್ವಾ.

ಮತ್ತೆ ಎಂತ Special ಮಾಡ್ತಾ ಇರ್ತಿರಲ್ಲ ಅಡುಗೆಯಲ್ಲಿ ಏನಾದ್ರು ಹೊಸ್ತು try ಮಾಡಿದ್ರ? ಓ ನಾನು ಹ ಮಾಡ್ತೇನೆ ಮಾಡ್ ಆ cheese cake ಆಗ್ಲಿ ಈತರ ಏನಾದ್ರು YouTube ಅಲ್ಲಿ ಹೊಸ್ದಾಗಿ ನೋಡ್ತಾ ಇರ್ತೇನೆ ಅವಗಾವಗ simple ಆಗಿ ಇರುದನ್ನ try ಮಾಡ್ತೇನೆ ಮನೆಯಲ್ಲಿ. ನೀವ್ ಮಾಡ್ತಿರಾ?

ಆಡುಗೆಯೆಲ್ಲಾ ಅಮ್ಮ ಅಡುಗೆಮಾಡಿದ್ನ ನನ್ಗೆ ಸರಿ ತಿನ್ನುದಂದ್ರೆ ತುಂಬಾ ಇಷ್ಟ ಈಗ

ಏನಂತ ಕೇಳಿದ್ರೆ ಕೆಲವರೆಲ್ಲ ಹೇಳುದು ಅಡುಗೆ ಮಾಡುದುಂತ ನಾನು ಅಡುಗೆ ತಿನ್ನುದುಂತ ಹೇಳುದು. ಹ ಹೌದ್ ಹೌದು ಹೌದು ರಜೆಯಲ್ಲಿ ಅದೇ ಎಲ್ಲೆ ಹೋದ್ರು ಮನೆದ್ ಊಟ ಮಾತ್ರ ಎಲ್ಲ ಎಲ್ಲಕ್ಕಿಂತ ಒಳ್ಳೆದೇ ಅಲ್ವಾ.

ಮತ್ತೆ ಆ ರಜೆಯಲ್ ಎಂತ ಮಾಡ್ತೀರ್ ನೀವು? ಈಗ ಸ್ವಲ್ಪ ಲೇಖನ ಎಲ್ಲಾ ಬರಿತೇನೆ.

Paper ಇಗೆಲ್ಲ ಬರಿತೇನೆ ಮತ್ತೆ ಪ್ರತಿಲಿಪಿ app ಉಂಟಲ್ಲ ಅದ್ರಲ್ಲೂ ಬರಿತೇನೆ. ಕಥೆ, ಕವಿತೆ ಎಲ್ಲಾ ಅದ್ರಲ್ಲಿ ಬರ್ದ್ ಹಾಕ್ತೇನೆ. Okay , ನೀವು ನಿಮ್ಮ ಲೇಖನಗಳನ್ನ ಪತ್ರಿಕೆಗೆಲ್ಲಾ ಕೊಡ್ತಿರಾ?

ಹ್ಮ ಯಾವ ಪತ್ರಿಕೆಯಲ್ಲಿ ಪ್ರಕಾಶನ ಆಗುತ್ತೆ? ಆ ಜನ ಜೀವಾಳ ಪತ್ರಿಕೆಯಲ್ಲಿ ಪ್ರಕಾಶನ ಆಗ್ತದೆ.

ಮಾಸಪತ್ರಿಕೆಯಲ್ಲಿ ಬರ್ತದೆ. ಆ ಹಾ. ನೀವ್ ಮುಂಚೆಯಿಂದ ಬರೀತಾ ಇದ್ರಾ ಅಥವಾ ಶಾಲೆ, college college ಗೆ ಬಂದ್ ಮೇಲೆ ಹವ್ಯಾಸ ಬೆಳೆಸಿಕೊಂಡ್ರಾ? ಹ ನಾನು college ಇಗೆ ಬಂದ ಮೇಲೆಬರಿಲಿಕ್ಕೆ ಶುರು ಮಾಡಿದ್ದು.

ಲೇಖನ ಬರೀಲಿಕ್ಕೆ ಶುರು ಮಾಡಿದ್ದು college ಗೆ ಬಂದ ಮೇಲೆ.

ನೃತ್ಯವನ್ನು ಈಗಸ ಮಾಡ್ತಿರಾ? ಹಾ ಹೌದು ನಾನು ಅಂದ್ರೆ ನೃತ್ಯ ಕಲ್ತ ಕಲ್ತ ಇವಾಗ ಒಂದೂ ಹನ್ನೆರಡು ವರ್ಷ ಆಯ್ತು. ಇಲ್ಲಿ college ಇಗೆ ಬಂದ್ ಮೇಲೆ ಬರಿ college ಅಲ್ಲಿ ಎಂಥಾದ್ರು ಕಾರ್ಯಕ್ರಮ ಇದ್ರೇ ಅಲ್ಲಿ ಮಾಡ್ತೇನೆ. ಶಾಲೆಯಲ್ಲಿ ಇರುವಾಗಯೆಲ್ಲಾ ಆಗಾಗ competition ಗಳು ಅಥವಾ class ಗಳಿಗೆ ತುಂಬಾ ಹೋಗ್ತಾ ಇದ್ದೆ ಆವಾಗ. ಕವಿತೆ ಬರಿತೀರಂತೆ ಅಲ್ವಾ? ನಾನೂ ಕೂಡಾ ಕವಿತೆಗಳನ್ನ ಬರಿತೇನೆ. ನಾನು ಜಾಸ್ತಿ English ಮತ್ತೆ ಹಿಂದಿಯಲ್ಲಿ ಕವಿತೆಗಳನ್ನ ಬರಿತೇನೆ. ನಾನು ಅಂದ್ರೇ ಆ college ಇಗೆ ಬಂದ್ ಮೇಲೆ ನನ್ನ ಶಿಕ್ಷಕರು ಶಿಕ್ಷಕರೆಲ್ಲಾ ಪ್ರೋತ್ಸಹಿಸಿದರು like ಬರಿಬೇಕು ಅಂತ ಆವಾಗ ಬರಿಲಿಕ್ಕೆ start ಮಾಡಿದ್ದೇನೆ ಆವಾಗ. ಆದ್ರೆ ಆ ನಿಮ್ಮತರಎಲ್ಲಾ ಪತ್ರಿಕೆಗಳಿಗೆಲ್ಲ ಪ್ರಕಾಶನ ಮಾಡ್ಲಿಕೆಲ್ಲ ಕೊಡುದಿಲ್ಲ ನಾನೆ ಬರ್ದು college ಅಲ್ಲಿ ಏನಾದ್ರು ಮಾಡ್ಲಿಕ್ಕಿದ್ರೆ ಆವಾಗ ಕವಿತೆಗಳನ್ನು ಹೇಳುದಷ್ಟೆ. ಅಲ್ಲ ಕೆಲವೊಂದು ಕೆಲವೊಮ್ಮೆ ಬರಿವಾಗ ಪತ್ರಿಕೆಗಳಿಗೂ ಕೊಟ್ರೆ ಆಯ್ತು. ಅದು ಇನ್ನು ನಾನು ಶುರು ಮಾಡ್ಬೇಕು ಪತ್ರಿಕೆಗಳಿಗೆಲ್ಲಾ ಕೊಡ್ಲಿಕ್ಕೆ ಅಷ್ಟೂ ಒಳ್ಳೆದು ಅಂತಾ ಅನ್ಸುದಿಲ್ಲ ನಂಗೆ ನನ್ನ ಲೇಖನವೇ ಓದ್~ ಓದ್ದಾಗ. so ಈಗ ಹವ್ಯಾಸ ಅಭ್ಯಾಸವನ್ನ ಇನ್ನೂ ಬೆಳೆಸ್ತಾ ಇದ್ದೇನೆ ಅಷ್ಟೆ. ಮತ್ತೆ ನಿಮ್ದು ಬೇರೆ ಹವ್ಯಾಸಗಳು ಏನಾದ್ರು. ಚಿತ್ರ ಬರಿತೇನ್ ನಾನು. ಅದೇ ನೀವ್ ಹೇಳಿದಾಗೆ ಚಂದ ಆಗುದಿಲ್ಲ ಆದ್ರೂ ಕೆಲವೊಮ್ಮೆ ಮಾಡ್ಲಿಕ್ಕೆ ಚಿತ್ರ ಬರಿತೇನೆ. ಹಾ. ನಾನ್ ತುಂಬಾ ಸರ್ತಿ ಕೇಳಿದ್ದೇನೆ ಚಿತ್ರ ಬರಿಯುದ್ರಿಂದ ಮನಸ್ಸಿಗ್ ತುಂಬಾ ಶಾಂತಿ ಸಿಗತ್ತೆ ಆವಾಗ ನಾವು ಏಕಚಿತ್ತಯಿಂದ ಕೆಲಸವನ್ನ ಮಾಡ್ತಾ ಇರ್ತೇವಾಂತ. ಹಾಡು ಕೇಳಿಕೊಂಡು ಚಿತ್ರ ಬರಿಲಿಕ್ಕೆ ತುಂಬಾ ಇಷ್ಟ ನಂಗೆ. ಹಾ ಹೌದು. ಒಳ್ಳೆಯ ಮಾಧ್ಯಮ ಅಲ್ವ ಮತ್ತೆ ನಿಮ್ಗೆ ಯಾವತರದ ಹಾಡೆಲ್ಲ ಇಷ್ಟ? ಹಿಂದಿ ಹಾಡುಗಳು ಇಷ್ಟ.

ತುಂಬಾ feeling songs ಇರ್ತದಲ್ಲ. ಹ ಹ ನೀವ್ ಹಾಡ್ತೀರ? ಹ್ಮ ಸ್ವಲ್ಪ ಸ್ವಲ್ಪ ಹಾಡುದು ಚೆನ್ನಾಗಿ ಬರುದಿಲ್ಲ ಆದ್ರೂ ಸುಮ್ನೆ ಹಾಡ್ತೇನೆ. ಹಾ ನಾನು college ಅಲ್ಲಿ ಆ group singing ಎಲ್ಲಾ ಮಾಡ್ತೇನೆ. ಗುಂಪ~ ಗುಂಪಲ್ಲಿ ಹಾಡೋದು. ಆಯ್ತು ಸುಲಕ್ಷಣ ಅವ್ರೆ ಆ ನಂಗೆ ಕೆಲ್ಸ ಉಂಟು ನಾನ್ ಮತ್ತೆ ಮಾತಾಡ್ತೇನೆ ಆಯ್ತಾ?

ನೋಡಿ ಎಲ್ಲಾರ್ಗೂ ನಮಸ್ಕಾರ. ನಾನೂ ಅಸ್ಟ್ಮಿ ಪೂಜಾ ಹೆಂಗ್ ಮಾಡ್ತಾರ ಅಂತ್ ಈಗ ನಿಮ್ಗೆ ಹೇಳಿ ಕೊಡ್ತೇನಿ. ಅಸ್ಟ್ಮಿ ಪೂಜಾ ಹೆಂಗ್ ಮಾಡ್ತಾರ್ಪಾ ಅಂತಂದ್ರ ಅದು ಗಣಪತಿ ಹಬ್ಬಾ ಬರ್ತೇತಲ್ಲಾ ಅದ್ ಆಗ್ ಐದ್ ದಿನಕ್ಕೆ ಅದು ಅಸ್ಟ್ಮಿ. ಪೂಜಾ ಅಂತ್ ಮೂಲಾ ನಕ್ಷತ್ರ ಇರ್ತೇತಿ ಅವತ್ತೇ ಇರ್ತೇತಿ. ಅದು ಅಹ್ ಇರ್ತೇತಿ ಆಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರಂದ್ರ ಮನಿ ಎಲ್ಲಾ ಶುದ್ದಾ ಮಾಡ್ತೇವಿ paint ಗೀನ್ಟ್ ಎಲ್ಲಾ ಹಚ್ಚಿ ಆಮೇಲೆ ಅದ್ಕ ಅರ್ಬಿ ಎಲ್ಲಾ. ತು~ ತೋಳ್ದೂ ಎಲ್ಲಾ ಶು~ ಶುದ್ದಾ ಮಾಡ್ತೇವಿ. ಇನ್ನೂ ಅಷ್ಟಮಿ ಒಂದ್ ಐದ್ ದಿನಾ ಇರ್ತನ ನಾವೂ ಎಲ್ಲಾ ಅ~ ಅದ್ಕ ಪಳಾರಾ ಹಿಂಗ ಏನ್ ಮಾಡ್ಬೇಕ್ ಅನ್ನೋದೇಲ್ಲಾ ತಯಾರಿ ಮಾಡ್ಕೋಂತೀವಿ. ಏನ್ಪಾ ಅಂತಂದ್ರ ಹಿಂಗ ಕರ್ಜಿ ಕಾಯಿ ಆಮೇಲೆ ಹೋಳ್ಗಿ ಅಹ್ ಚಕ್ಲಿ ಆಮೇಲೆ ಕೋಡ್ಬಳಿ, ಶಂಕರ್ಪೊಳೆ ಹಿಂಗ ಪಳಾರ ಮಾಡ್ಬೇಕು. ಐದ್ ಐದ್ ದಿನ್ಸದ್ ಪಳಾರ ಮಾಡ್ಬೇಕು. ನಾವ್ ಇನ್ನಾ ಮುಂಚಿತಾನೇ ಎಲ್ಲಾ ಇಟ್ಕೋತಿವಿ. ಇಟ್ಕೋಂಡು, ಆಮೇಲೆ ಅಷ್ಟಮಿ ಹಿಂದಿನ್ದಿನಾ ನಾಳೇ ಅಷ್ಟಮಿ ಐತೇಂದ್ರೆ ಇವತ್ತೇ ಹೂವಿನ್ ಅಲಂಕಾರ ಮಾಡ್ತೇವಿ ಹೂವಿನ್ ಅಲಂಕಾರ ಹೆಂಗ್ಪಾ ಅಂತಂದ್ರ. ಮಂಟ್ಪ ತರಾ ಮಾಡ್ತೇವಿ ದೇವಿ ಕುಂಡ್ರಸ್ತೇವಲ್ಲಾ ಅಷ್ಟಮಿ ಗೌರೀನಾ ನಾವೂ ಅದ್ಕ ಎಲ್ಲಾನೂ ಹೂವೀನ್ decoration ಹೆಂಗಪ್ಪ ಅಂತಂದ್ರ ಆ ದೇವಿ ಕುಂಡ್ರಸ್ತೇವಿ ಅಕಿ ಎಲ್ಲಾ ನಾ~ ಅಂದ್ರ ಸೂರ್ಯೋದಯಕ್ಕಿಂತ ಮುಂಚೆ. ಬೇಳ್ಗೆ ಪೂಜೆ ಇರ್ತೇತಿ ಅದ್ಕೇನೆ ನಾವ್ ಬೇಗ್ನೇ ಆಗ್ಬೇಕ್ ಅಂತಾ ಹಿಂದಿಂನ್ದಿವ್ಸಾನ ಎಲ್ಲಾ ಮಂಟಪ ಎಲ್ಲಾ ready ಮಾಡಿ ಮನಿ ಎಲ್ಲಾ ತರ್ ತರ್ ತರ ಹೂವೀನ ಅಲಂಕಾರಾ ಮಾಡ್ತೇವಿ ಎಲ್ಲ ಈ ಹೂವು ಇಲ್ಲಾ ಅನ್ನಂಗಿಲ್ಲಾ. ಹೂವಿನ್ ತರಾನೂ ಅಲಂಕಾರಾ ಮಾಡ್ತೇವಿ. ಮಾಡಿದ್ ತಕ್ಷಣಾನ ಅದಕ್ಕ್ ಏನ್ಬೇಕು ನಾಳಿಗ್ ಏನ್ಬೇಕು ಅನ್ನೂದೇಲ್ಲಾ ಎಲೆ, ಅಡಿಕೆ, ಹೂವು ಏನೇನ್ ಬೇಕ್ ಅಲ್ಲಾ ದೇವಿಗೆ ಎಲ್ಲಾನೂ ಇಡ್ತೇವಿ. ಆಮೇಲೆ ದೇವಿಗೆ ಆಭರ್ಣಾ ಆಮೇಲೆ. ಸ್~ शादी ಎಲ್ಲಾ ಮುಂಚಿತ್ವಾಗೇನೇ ready ಮಾಡಿ ಅಕಿಗ ದೇವಿ ಕುಂಡ್ರ್ಸಿ ಆವಾಗಾ ಮಡೀಲೇ ಇರ್ತೀವಿ ನಾವ್ ಮಡಿಲೇನ ಸ~ ನೈ~ ರಾತ್ರೀನ ಸ್ನಾನ ಮಾಡಿ ಅಕಿಗೆ ಕುಂಡ್ರುಸ್ತೀವಿ. ಕುಂದ್ರುಶಿ ಅಕಿಗೆಲ್ಲಾ शादी ಗೀಡಿ ಉಡಿಶಿ ಆಮೇಲೆ ಅಕಿಗ್ ಆಭರಣ ಎಲ್ಲಾ ಹಾಕಿ ready ಮಾಡಿ ಇಡ್ತೀವಿ. ಇಟ್ಬು ಮಂಟಪಾ ಏನ್ ಇರ್ತೇತಲ್ಲಾ ಅದಕ್ ನಾವ್ ಏನೇನ್ ಕರ್ಜಿ ಕಾಯಿ ಅಮೇಲೆ ಹೋಳ್ಗೀ ಇದೆಲ್ಲಾ ಇರ್ತೇತ್ಲಾ ಅದುಕ್ಕೆಲ್ಲಾ ಕಟ್ಟಿ ಆ ತರಾ ಮಾಡ್ತೀವಿ ಇನ್ನು. ಮತ್ತ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನಮ್ ಮನೀ, ಮನಿ ಐಯ್ನಾರ್ ಅಂತ್ ಇರ್ತಾರ್ ಅಂದ್ರೆ ಸ್ವಾಮ್ಗಳ್ ಅವ್ರ್ ಬಂದ ಪೂಜಾ ಮಾಡ್ಬೇಕ್ ಅಂತಂದು ಒಂದು ಪದ್ದತಿ. ಅದು ಒಂದು ದೀಪ ಅನ್ನೂದಿರ್ತಾವ್ ನಮ್ಮನ್ಯಾಗ್ ಕಡೆ ದೀಪ ಹಚ್ತಾರು ಅವುನ. ನಾ~ ನಾಳೇ ಅಂದ್ರ ಮ್~ ಮುಂಜಾಲ್ವರ್ಗು ಕಾಯ್ಬೇಕ್ ಅದ್ನ ಅಂದ್ರ ಎರಡ್ ದಿನ ದೀಪ ಕಾಯ್ಬೇಕು ಅದ್ನ. ಅದಕೋಸ್ಕರ ನಾವು ಸ್ವಾಮ್ಗುಳನಾ ಕರ್ಶಿರ್ತೀವಿ. ಕರ್ಶಿ ಅವ್ರ್ ಬಂದು ಪೂಜಾಯೆಲ್ಲಾ ಮಾಡಿ ಅದು ಒಂ~ ಒಂದ್ ತಾಸ್ ಆದ್ರು ಆಕ್ಕೆತಿ ಪೂಜ ಮಾಡ್ಲಿಕೆ. ಎಲ್ಲಾರೂ ನಮ್ ಬಂದು ಬಳಗ ಹಿರ್ಯಾರೂ ಎಲ್ಲಾರೂ ಬಂದಿರ್ತಾರು. ಅಕ್ಕ ಪಕ್ಕದವ್ರು ಎಲ್ಲಾರು ಪೂಜೇಕ ಬಂದಿರ್ತಾರು ಊರಿನೋರೂ ಕರ್ಶರ್ತೇವಿ. ಏನಿಲ್ಲಾಂದ್ರು ಊಟಕ್ಕ ಒಂದ್ ನೂರಾರು ಜನಕ್ಕ ನಾವು ಕರಸ್ತೆವಿ. ಹಾ ಅಡಗೀಯಂತ್ರ ನಾವು ಮನೆಯಲ್ಲೆ ಮಾಡ್ತೇವಿ. ಅಂದ್ರೆ ನೂರ್ ಜನಕ್ಕುನೂ ನಾವ ನಾವೇ ಮಾಡ್ತೀವಿ. ಅಂದ್ರ ದೇವೀಗೆ ಏನೇನ್ ಮಾಡ್ಬೇಕ್ಪಾ ಅಂದ್ರ ಗೋದೀ ಹುಗ್ಗೀ, ಆಮೇಲೆ ಆಹ್ ಹೋಳ್ಗೀ. ಶಾ~ ಇದ್ ಸಜ್ಗದ್ ಹೋಳ್ಗೀ, ಮತ್ತೆ ಹೂರ್ಣದ್ ಹೋಳ್ಗೀ, ಆಮೇಲೇ ಕಾಯ್ಪಲ್ಯೆ ಎರಡದ್ ಎರಡ್ ಮೂರ್ ತರ ಕಾಯ್ಪಲ್ಯೆ ಮಸರ್ಗಾಯಿ ಬದ್ನೀಕಾಯ್ ಪಲ್ಲೆ, ಹೆಸ್ರ್ಕಾಳ್ ಪಲ್ಲೆ, ಅಮೆಲೆ ಶಾಂಡ್ಗೀ, ಅಮೆಲೇ ಗೋದಿಹುಗ್ಗಿ ಮಾಡ್ತೀವಿ ಸಿಹಿ. ಸಿಹೀ ಇದ್ರೊಳಗ ಸೀ ತಿಂಡಿಯೊಳಗ ಸಿಹೀದ್ರೊಳಗ ಗ್~ ಗೋದಿಹುಗ್ಗಿ ಆಮೇಲೆ ಆ ದೇವಿಗ್ ಏನ್ ಬೇಕ್ನೋಡ್ ಆ ಎಲ್ಲಾ ಥರನೂ ನಾವ್ ಮನಿಯಲ್ಲೆ ಮಾಡ್ತೆವ್. ಆಮೇಲೆ ಚಪಾತಿ ಜೋಳದ್ ರೊಟ್ಟೀ ಎಲ್ಲಾನೂ ನೂರ್ ಜನಾ ಆಗೋವಷ್ಟುನೂ ನಾವ್. ಭಾಳ್ ಜನಾ ಬಂದಿರ್ತಾರಲ್ರಿ ಊರೀನೋರ್ ಎಲ್ಲಾರೂ ಶೇರಿ ನಾವು ಮಾಡ್ತೇವಿ ಅದನ್. ಮಾಡೀ ಎಲ್ಲಾರೂ ಬರ್ತಾರ ಬಂದೂ ಮತ್ ಪೂಜಾಯೆಲ್ಲಾ ಒಂದ್ ಗಂಟೆ ಅನೋಷ್ಟಗರ ಮುಗುಸ್ತಾರ. ಮುಗುಶಿ ಎಲ್ಲಾರೂ ಮುತ್ತೈದೆಯರ್ ಬಂದಿರ್ತಾರಲ ಅರ್ಷ್ಣಾ ಕುಂಕುಮ ಕೊಟ್ಟು ಕೊಟ್ಟು ಅವ್ರ್ ಕಳಿಶಿ ಆಮೇಲೇ ಮದ್ಯಾನ ಒಂದ್ ಗಂಟೇಕ್ ನಾವು ಊಟ start ಮಾಡ್ತೇವಿ. ಅವ್ರ್ಗೆ ಊಟಯೆಲ್ಲಾ ಹಾಕೀ ಆಮೇಲೆ ಅವ್ರೂ ಅರ್ಷ್ಣ ಕುಂಕ್ಮಾ ತಗೋಂಡು ಮತ್ತೇ ಅವ್ರು ಹೋಕ್ಕರ ಹೋಗೀ ಆಮೇಲೆ ಸ~ ಸಾಯಂಕಾಲ ಮತ್ತೇ ದೀಪ ಹಚ್ಚಿ ಇವ್ರ್ ಹಂಗ ಬಂದು ಅರ್ಷ್ಣ ಕುಂಕ್ಮಾ ತಗೋಂಡು ಹೋಗ್~ ಹೋಗ್ತೀರದ ದೊಡ್ಡ ಮಟ್ಟದಲ್ಲಿ. ಅಷ್ಟಮಿ ಪೂಜೆ ಮಾಡ್ತೇವಿ. ಆಮೇಲೆ ಮಾರ್ನೆ ದಿನಾ, ಮಾರ್ನೆ ದಿನಾ ಹೆಂಗ್ ಮಾಡ್ತಾರ್ಪಾ ಅಂತಂದ್ರ ದಾರಾ ತಗೋಳೋದು ಒಂದ್ ಒಂದು ಪದ್ದತಿ ಇದೆ ಅಂದ್ರ ಅಷ್ಟಮಿ ಆಗೇ ಮಾರ್ನೆ ದಿನಾ ಅಂದ್ರ ದಾರಾ ತಗೋದು ಅಂತ್ತೀರ್ತೇತ್. ದಾರಾ ತಗೋದು ಹೆಂಗ್ಪಾ ಅಂದ್ರ. ಅದ್ ರಾಟಿ ಇರ್ತೇತಿ ನೂಲೂದು ಗಾಂದೀಜಿ ಹೆಂಗ್ ನೂಲ್ತಿದ್ರಲ್ಲ ಅಂತ ರಾಟಿ ಮನೆಯಲ್ಲೇ ಐತೀ ಅದನ್ನ ನೂಲ್ತಾರ ಜೇಡ್ರ ಹತ್ತಿ ಅಂತ್ ಇರ್ತತಿ ಅದೇ ಶ್ರೇಷ್ಟ ದೇವೀಗೆ ಹತ್ತಿ ತೊಗೊಂಡು ಅದನ್ನಾ. ಎಳಿ ಎಳಿ ಎಳಿ ಎಳಿಯಾಗಿ ದಾರ type ಮಾಡ್ಬೇಕು ಐದೆಳಿ ಎಷ್ಟ್ ಜನ ಇರ್ತಾರಲ್ಲ ನಮ್ಮನಿಯೊಳಗ ಅಷ್ಟು ಜನದ್ ಎಳಿ ಎಳಿ ಮಾ~ ಐದ್ ಎಳಿ ಎಳಿ ಮಾಡಿ ಅವ್ರವ್ರ್ ಹೆಸರ್ಲೇ ಇಟ್ಟು .

ನಾನ ಮದ್ವೆಯ ಬಗ್ಗೆ ಹೇಳಾಕ ಇಷ್ಟ ಪಡತೀನಿ, ನಾನ ಸ್ವಲ್ಪ ದಿನಾ ಹಿಂದ ನಮ್ಮ ಮಾಮಾನ ಮದ್ವಿಗ ಹೋಗಿದ್ದೆ, ಅಲ್ಲೆ ಮದ್ವಿ ಒಂದ ವಾರ ಮೊದ್ಲೆಕ ಇದ್ರನ ಎಲ್ಲಾ ಕೆಲಸ ಚಾಲು ಆಗಿದ್ವಾ, ಬಿಗರದ ಕರಿಯುವುದು. Phone ಮಾಡುದ ಎಲ್ಲಾ ಚಾಲು ಆಗಿದ್ವ, ಮದ್ವಿ ಮುಂದ ಬಂದಂಗ ಬಂದಂಗ ಕೆಲಸಾನೂ ಬಾಳ ಆಗತಿದ್ದವು ಎಲ್ಲರೂ ಮದ್ವಿ ಒಂದ ದಿವಸ ಹಿಂದ hall ಗ ಬಂದಿದ್ರ ಆ ದಿನಾ ಸಂಜಿಕ hall ಗ ಎಲ್ಲರೂ ಬಂದಿವಿ. ಮನಿಯಿಂದ hall ಗ್ ಬರ್ಬೇಕ ಅಂದ್ರ बैंड बाजा ಹಚ್ಚಿ, ಎಲ್ಲರು ಕುಣಕೊಂತ ಬಂದಿವಿ, ಈ ದಿನಾ ಬೆಳಗ್ಗೆನಾ ಎದ್ದ ಸಂತೀಗ ಹೋಗಿದ್ವಿ ಸಂತಿ ಎಲ್ಲಾ ತೊಗೊಂಡ ಬಂದ ಮನ್ಯಾಗ ಇಟ್ಟಿದ್ವಿ. ಸಂಜೀಕ hall ಗ ಬರುಬೇಕಾದ್ರ, ಸಂತಿ ಎಲ್ಲ ಆ ಗಾಡಿ ಒಳಗ ಇಟ್ಕೊಂಡ ಇಟ್ಕೊಂಡ, hall ಒಳಗ ಇಟ್ಟ ತಕ್ಷಣಾನ ಅಡಗಿ ಮಾಡೋರ ಬಂದ್ರ ಅಡಗಿ ಮಾಡಾಕ್ ಚಾಲು ಮಾಡಿದ್ರ. ಅವಾಗ ಮಠ ಅಂದ್ರ ಇಲ್ಲೆ ಮಧುಮಗ ಮಧುಮಗಳ ಅರಿಶಿನ ಆಡಕತಿದ್ರ ಬಂದ hall ಲಿಗ, ಆಮೇಲೆ ಅರಿಶಿಣ ಆಡಿ ಎಲ್ಲರೂ ತಯಾರಗಾಕ ಹೋದ್ರ, ತಯಾರಾಗಿ ಬಂದ ಕೂಡ್ಲೆನ.